ಇಲ್ಲಿ ಸಾಕಷ್ಟು ಬಗ್ಗೆ ಬಗ್ಗೆಯ ಮೀನುಗಳನ್ನು ನಾವು ನೋಡುವಂತಾಗಿದೆ.

ಇಲ್ಲಿ ನಾವು ಒಂದು ಮಸೀದಿಯನ್ನು ನ್ ನೋಡುತ್ತಿರುವುದನ್ನು ನಾವು ಕಾಣುತ್ತಿವೆವು. ಮಸೀದಿಯ ಅಕ್ಕ ಪಕ್ಕದಲ್ಲಿ ಸಾಕಷ್ಟು ಬೈಕ್ ಗಳು ಸಹ ಇದೆ.